ಇಲ್ಲಿ ಎದ್ರುಗಡೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಮತ್ತು ಇಲ್ಲಿ ಗಿಡಮರ ಇದೆ ಮತ್ತು ಇಲ್ಲಿ ಕುಂಡಲಗಳು ಕೂಡ ಇವೆ.

ಮತ್ತು ಇಲ್ಲಿ ಎದುರ್ಗಡೆ ಒಂದು ಫ್ರಿಡ್ಜ್ ಇದೆ.

ಮತ್ತು ಇಲ್ಲಿ ಬಹಳಷ್ಟು ಲೈಟು ಗಳಿವೆ.

ಮತ್ತು ಅದರ ಹೆಸರು ಶ್ರೀ ಫ್ರೆಂಡ್ ಬೇಕರಿ ಅಂತ ಇದೆ.

ಇದು ಒಂದು ಕಾಂಪ್ಲೆಕ್ಸ್ ಇದೆ ಇಲ್ಲಿ ಬಹಳಷ್ಟು ದುಃಖಾನುಗಳಿವೆ.

ಇಲ್ಲಿ ಬಹಳಷ್ಟು ಕಿಟಕಿಗಳಿವೆ ಮತ್ತು ಇದು ಒಂದು ದೊಡ್ಡ ಬಿಡ್ಲಿಂಗ್ ಇದೆ.

ಮತ್ತು ಎಲ್ಲರೂ ಕುರ್ಚಿಯ ಮೇಲೆ ಊಟ ಮಾಡುವುದಕ್ಕೆ ಕುಂತಿದ್ದಾರೆ ಅವರ ಕೈಯಲ್ಲಿ ಪ್ಲೇಟುಗಳಿವೆ.

ಮತ್ತು ಒಬ್ಬು ಹೆಣ್ಣು ಮಗಳು ನಿಂತಿದ್ದಾಳೆ ಮತ್ತು ಇಬರು ಮಕ್ಕಳು ನಿಂತಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ಮಕ್ಕಳು ಕೂತಿದ್ದಾರೆ.

ಎದುರಗಡೆ ದೇವ್ ದೇವರ ಫೋಟೋ ಇಕ್ಕಿದ್ದಾರೆ ಕೆಳಗಡೆ ಜೈ ಶ್ರೀ ರಾಮ್ ಅಂತು ಬರೆದಿದ್ದಾರೆ.